ಹಾಗೂ ಇಲ್ಲಿ ಒಂದು ಸುಚನೆಯನ್ನು ಕೊಟ್ಟಿದಾರೆ ಬಹುಶಃ ಅದು ತೊಂದರೆ ಇರಬಹುದೆನೊ .

ಇದು ಒಂದು ಛಾಯಾ ಚಿತ್ರವು ಪುಸ್ತಕದ ಮಳಿಗೆ ರಿತಿ ತೊರುತ್ತಿದೆ .

ಇಲ್ಲಿ ಅಲಂಕೃತಗೊಂಡ ಟೇಬಲ್ ಒಂದು ಹಬ್ಬದ ರೀತಿಯಲ್ಲಿ ತೋರುತ್ತಿದೆ.

ಈ ಒಂದು ಛಾಯಾ ಚಿತ್ರವು ಪುಸ್ತಕದ ಮಳಿಗೆಯ ರೀತಿ ತೋರುತಿದೆ ಈ ಒಂದು ಪುಸ್ತಕದ ಮಳಿಗೆಯಲ್ಲಿ ವಿವಿಧ ತರವಾದಂತಹ ಪುಸ್ತಕಗಳು ಲಭ್ಯವಿದೆ.

ಇಲ್ಲಿಅನೇಕ ಜನರು ಈ ಸದುಪಯೋಗವನ್ನು ಪಡೆದು ಒಂದು ತೀರದಿಂದ ಇನ್ನೊಂದು ತೀರಾಕ್ಕೆ ಸದಾ ಸಂಚಾರವನ್ನು ಮಾಡತ್ತಿರುತ್ತಾ--